ರೀತಿಯಾದ ದೊಡ್ಡದಾದ ಒಂದು ಮಾಡದ ರೀತಿಯಲ್ಲಿದ್ದು ಇಲ್ಲಿ ಒಂದಿಷ್ಟು ಅಮ್ ಜನರು ಕೂಡ ಓಡಾಡ್ತಿದಾರೇ ಇಲ್ಲಿ ಒಂದಿಷ್ಟು ವಾಹನಗಳು ಇದೆ ಇಲ್ಲಿ ಒಂದು ಲೈಟಿಂಗ್ಸ್ ಕೂಡ ಇದೆ ಇದನ್ನ ಕೂಡ ಇಲ್ಲಿ ನೋಡಬಹುದು.